ಇಲ್ಲಿ ಒಂದು ಇದರ ಗ್ರೌಂಡ್ ಐತಿ ಮೇಗಿಂದ ಜಿಗಿದು ಬಿಳಿ ಪಟ್ಟಿಗಳಾದವು ಆ ಕಡೆ ಕುರ್ಚಿಗಳಾದವು.

ಯಾವುದೊ ಫಂಕ್ಷನ್ ಗೊತ್ತಿಲ್ಲ್ಲ ಬಿಳಿ ಅರಿವೇ ಹಾಕಿಕೊಂಡಿದ್ದಾರೆಛತ್ತ ಹೊಡದಾರ್ರಿ . ಹಿಂದೆ ಒಂದು ಟವರ್ ಇದೆ .